ಇದು ಒಂದು ಮೊಸಳೆ ಮೊಸಳೆ ಬಹಳ ಡಂಜರು .

ಈ ಕೆರೆ ಸುತ್ತ ಮುತ್ತಿನಲ್ಲಿ ಹುಡುಗರ್ ಬಂಡಿ ಮೈ ತೊಳ್ಕದು --

ಸ್ವಲ್ಪು ಎಸ್ಟ್ ಸೆಟ್ಸ್ ಅಂತ ಇರ್ತಾವ ಒಂದು ಎರ್ಡ್ ಮೂರ್ ಸೆಟ್ ಮಾಡಬೇಕು.

ನಮ್ ಪರಿಚ್ಯಾದಲ್ಲಿ ಒಂದು ಕೆನಾಲ್ --

ಆಆಆ ಕಸ್ಟಮರ್ ಇನ್ನ ಬಂದಿಲ್ಲ ಅನ್ನಸ್ತದೆ ಕಸ್ಟಮರೂ ಇನ್ ಸ್ವಲ್ಪತ್ತಾದ್ಮೇಲ್ ಬರ್ತಾರೇನೋ.

ಯವಗಾನಾಲಿ ಕಷ್ಟಮರ್ ಈಸ್ ಗಾಡ್ ಗಾಡ್ ಈಸ್ ಗ್ರೇಟ್ .

ಫುಕ್ಷನ್ನಿಗೆ ಊಟ ಬಾಯ್ಸ್ ಕಡೆ ಫುನ್ಕ್ಷನ್ ಬ್ರೆ ಗರ್ಲ್ಸ್ ಗಾದೆ ಫುನ್ಕ್ಷನ್ ಬೇರೆ ಈ ಫುಕ್ಷನ್ ಗೆ ಇನ್ನ ಯಾರು ಬಂದಿಲ್ಲ .

ಒಂದು ಮೊಬೈಲ್ ಟಿವಿ ಶಾಪ್ ಇದು --